ಹಾಗು ಸುತ್ತಮುತ್ತಲು ಸುಮಾರು ಗಿಡಮರಗಳನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು.

ಹಾಗೂ ಅಂಗಡಿಯ ಹೊರಗಡೆ ಹಸಿರು ಬಣ್ಣದ ಕಸದ ಬುಟ್ಟಿಯನ್ನು ಸಹ ನಾವು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.

ಈ ಚಿತ್ರವನ್ನು ನಾವು ಗಮನಿಸಿದಾಗ ಇದು ಒಂದು ಜಿಮ್ ಎಂದು ತಿಳಿದು ಬರುತ್ತದೆ.

ಅದರ ಪಕ್ಕದಲ್ಲಿ ಒಂದು ಹೆದ್ದಾರಿಯನ್ನು ಸಹ ನಾವು ನೋಡಬಹುದಾಗಿದೆ.

ಹಾಗು ಅವನ ಹಿಂದೆ ಒಂದು ಫ್ರಿಜ್ ಇರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ಗಮನಿಸಬಹುದಾಗಿದೆ.

ಹಾಗೂ ಒಂದು ದೊಡ್ಡದಾದ ಸೇತುವೆ ಅನ್ನು ಸಹ ನಾವು ಈ ಚಿತ್ರದಲ್ಲಿ ನೋಡಬಹುದು.

ಆ ಚಿತ್ರವನ್ನು ನಾವು ಗಮನಿಸಿದಾಗ ಇದು ಒಂದು ಸೈನ್ಸ್ ಲ್ಯಾಬ್ ಎಂದು ತಿಳಿದು ಬರುತ್ತದೆ.

ಹಾಗು ಅಂಗಡಿಯ ಹೊರಗಡೆ ಸುಮಾರು ದಿನಸಿಗಳ ಮೂಟೆಗಳನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಈ ಚಿತ್ರವನ್ನು ನಾವು ಗಮನಿಸಿದಾಗ ಇದು ಒಂದು ಚಿಕ್ಕ ಮಕ್ಕಳ ಸ್ಪರ್ಧೆ ಎಂದು ತಿಳಿದು ಬರುತ್ತದೆ.

ಅಲ್ಲಿ ಗೋಡೆಯ ಮೇಲೆ ಸುಮಾರು ಸ್ವಿಚ್ ಬೋರ್ಡ್ ಗಳನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಹಾಗು ಎರಡು ಬಿಳಿ ಬಣ್ಣದ ಸ್ಕೂಟರ್ ಅನ್ನು ಸಹ ನಾವು ಈ ಚಿತ್ರದಲ್ಲಿ ಕಾಣಬಹುದು.

ಹಾಗೂ ಎರಡು ಕಾರುಗಳು ನಿಂತಿರುವುದನ್ನು ಸಹ ನಾವು ಈ ಚಿತ್ರದಲ್ಲಿ ನೋಡಬಹುದಾಗಿದೆ.